ಇಲ್ಲಿ ವಿವಿಧ ರೀತಿಯ ಪೇಂಟಿಂಗ್ ಗಳು ಹೌಸ್ ಪೆಂಟ್ಸ್ ಆಯಿಲ್ ಪೆಂಟ್ಸ್ ವಾಟರ್ ಬೆಸ ಪೆಂಟ್ಸ್ ಅಕ್ರೈಲಿಸಿ ಬಣ್ಣಗಳು ಸ್ಪ್ರೇ ಪೆಂಟ್ ಬ್ರಷ ರುಲರ್ ಮತ್ತು ಪೇಂಟಿಂಗ್ ಉಪಕರನಗಳು ದೊರೆಯುತ್ತವೆ.

ಇಲ್ಲಿ ಮಧುರ ಹಾಗು ರುಚಿಕರ ಆಹಾರ ಪದಾರ್ಥಗಳು ದೊರೆಯುತ್ತವೆ ವಾಫಲ್ಸ್ ಗೋಧಿ ಹಿಟ್ಟಿನಿಂದ ಚೆನ್ನ ಮತ್ತು ಅದರಲ್ಲಿ ಚಾಕಲೇಟ್ ಹಾನಿ ಅನ್ನು ಹಾಕಿ ಮಾಡುತ್ತಾರೆ ಗೆಲಾಟೋ ಐಸ್ ಕ್ರೀಮ್ ಸಾಮಾನ್ಯವಾಗಿ ಐಸ್ ಕ್ರೀಮ್ ಗಿಂತಾ ತುಂಬ ರುಚಿಕರವಾಗಿರುತ್ತೆ.

ಆ ಅಂಗಡಿಯಲ್ಲಿ ಎಲ್ಲಾ ತರಹದ ಹಣ್ಣುಗಳು ಡ್ರೈ ಫ್ರೂಟ್ ಗಳು ಮತ್ತು ಮನೆಗೆ ಬೇಕಾಗುವ ದಿನಸಿ ವಸ್ತುಗಳು ಸಿಗುತ್ತವೆ.

ಮತ್ತು ಮತ್ತು ಇಲ್ಲಿ ಗ್ರಾಹಕರಿಗೆ ಆಕರ್ಷಿಸಲು ಹೊರಗಡೆ ತುಂಬಾ ಚಿಪ್ಸ್ ಪ್ಯಾಕೆಟ್ ಗಳನ್ನು ಹಾಕಿದ್ದಾರೆ.

ಈ ಮುಕ್ತ ಆಟದ ಮೈದಾನದಲ್ಲಿ ಮಕ್ಕಳಿಗಾಗಿ ಮತ್ತು ಯುವಕರಿಗೆ ಆಟ ಮತ್ತು ಕ್ರೀಡೆಗಳಿಗೆ ತೆರೆಯಲ್ಪಟ್ಟ ವಿಶೇಷವಾದ ಸ್ಥಳವಾಗಿದೆ.

ಎ_ಟಿ_ಎಂ ಎಂಬುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾ ಹಣ ವಿತರಣಾ ಯಂತ್ರವಾಗಿರುತ್ತದೆ ಯಂತ್ರದ ಮೂಲಕ ಹಣ ಪಡೆಯಲು ಬ್ಯಾಲೆನ್ಸ್ ಚೆಕ್ ಮಾಡಲು ಅವಕಾಶವಿರುತ್ತದೆ.

ಕೆಲವರು ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚು ನೋಡುತ್ತಿದ್ದಾರೆ ಇನ್ನು ಕೆಲವರು ಕ್ಯಾಮರಾ ದಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ.